ಇಲ್ಲಿ ಅಂಗಡಿಯಲ್ಲಿ ಒಬ್ಬ ಗ್ರಾಹಕನು ನಿಂತಿದ್ದಾನೆ ಹಾಗೂ ಇಲ್ಲಿ ಹಲವಾರು ವಸ್ತುಗಳನ್ನು ಕಾಣಬಹುದು.

ಇದು ಒಂದು ಎಚ್_ಡಿ_ಎಫ್_ಸಿ ಬ್ಯಾಂಕ್ ಆಗಿದೆ ಇಲ್ಲಿ --

ನೋಡಬಹುದು ಹಾಗು ಜನರ ಸಾಂಗತೆಯನ್ನು ನೋಡಬಹುದು.

ಒಳಗಡೆ ಅಂತ ಹೇಳಬಹುದು ಇಲ್ಲಿ ಗ್ಲಾಸ ನಲ್ಲಿ ಒಂದು ಕೆಲವು ಮರಗಳನ್ನು --

ಒಂದು ರಟ್ಟಿನ ಬಾಕ್ಸ್ ಅನ್ನು ನೋಡಬಹುದು ಹಾಗೂ ಲೈಟ್ ಗಳನ್ನು ಕಾಣಬಹುದು.